ದೊಡ್ಡ ಸೇತುವೆ ಕೂಡ ಇದೆ ಅದು ಬಿಳಿಯ ಬಣ್ಣದಾಗಿದೆ.

ಈ ಚಿತ್ರ ನೋಡುವುದಾದರೆ ಇಲ್ಲಿ ಒಂದು ಕಾರಿನ ಗ್ಯಾರೇಜ್ ನೋಡಲು ಸಿಗುತ್ತ ಇದೆ ಇಲ್ಲಿ ಒಂದು ಕಪ್ಪು ಬಣ್ಣದ ಕಾರ್ ನಿಂತಿದೆ.

ಕತ್ತಲಿನಲ್ಲಿ ಪ್ಲಸ್ಸ್ ಚಿನ್ನೆಯ ಚೈನನ್ನು ಕೂಡ ಹಾಕಿಕೊಂಡಿದ್ದಾರೆ.

ಕೂಡ ಇವೆ ಇಲ್ಲಿ ಕಪ್ಪು ಬಣ್ಣದ ಕುರ್ಚಿಗಳು ಇಟ್ಟಿದ್ದಾರೆ ಇಲ್ಲಿ ತುಂಬ ತರದ ಡಬ್ಬಗಳು--

ಕೂಡ ಇವೆ ಇಲ್ಲಿ ಕಪ್ಪು ಬಣ್ಣದ ಕುರ್ಚಿಗಳು ಇಟ್ಟಿದ್ದಾರೆ ಇಲ್ಲಿ ತುಂಬಾ ತರದ ಡಬ್ಬಗಳು--

ಇಲ್ಲಿ ತುಂಬಾ ಜನರು ನಿಂತಿದ್ದಾರೆ ಇಲ್ಲಿ .]

ಈ ಚಿತ್ರದಲ್ಲಿ ನೋಡಬಹುದಾದರೆ ಇಲ್ಲಿ ಒಂದು ದೊಡ್ಡ ಕಟ್ಟಡವಿದೆ ಕಟ್ಟಡದ ಮೇಲೆ ಒಂದು ಹೋಟೇಲ್ ಪ್ರಿಯ ಎಂದು ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಒಂದು ಬಿಳಿಯ ಬಣ್ಣದ.

ಈ ಚಿತ್ರದಲ್ಲಿ ನೋಡಬಹುದಾದರೆ ಇಲ್ಲಿ ಒಂದು ದೊಡ್ಡ ಮಾರುಕಟ್ಟೆ ಇದೆ ಇಲ್ಲಿ ತುಂಬಾ ಜನರು ಇದ್ದಾರೆ ಇಲ್ಲಿ ತುಂಬಾ ಆಟೋ ಗಳು ನಿಂತಿವೆ.

ಇದ್ದಾನೆ ಇಲ್ಲಿ ನಾಲಕ್ಕು ಜನ ಹೆಣ್ಣು ಮಕ್ಕಳು ಕೂತಿದ್ದಾರೆ.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

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ಒಂದು ಬಟ್ಟೆ ಅಂಗಡಿ ಕಾಣಿಸುತ್ತಾ ಇದೆ ಇಲ್ಲಿ ತುಂಬಾ ತರದ ಬಟ್ಟೆಗಳು ನೋಡಲು ಸಿಗುತ್ತ ಇದೆ ಇಲ್ಲಿ ದೊಡ್ಡವರ ಮತ್ತು--

ಇಲ್ಲಿ ಒಬ್ಬ ಹುಡುಗ ಕೇಸರಿ ಬಣ್ಣದ ಟೀ ಶರ್ಟ್ ನ್ನು ನ್ನು ಧರಿಸಿದ್ದಾನೆ ಒಬ್ಬ ಹುಡುಗ ಕೈಯಲ್ಲಿ ಫೋನ್ ಎತ್ತಿಕೊಂಡಿದ್ದಾನೆ.

ಹೂಗಳಿವೆ ಇಲ್ಲಿ ಒಬ್ಬ ವ್ಯಕ್ತಿ ಬಿಳಿಯ ಬಣ್ಣದ ಶರ್ಟ್ ಹಾಕಿ ನಿಂತಿದ್ದಾನೆ.

ಈ ಚಿತ್ರದಲ್ಲಿ ನೋಡಬಹುದಾದರೆ ಇದೊಂದು ಬ್ಯೂಟಿ ಪಾರ್ಲರ್ ಇಲ್ಲಿ ಒಬ್ಬ ವ್ಯಕ್ತಿ ಚೇರ್ ನ ಮೇಲೆ ಕುಳಿತ್ತಿದ್ದಾನೆ ಅವನು ಬಿಳಿ ಬಣ್ಣದ ಬನಿಯನ್--

ಮದ್ಯದಲ್ಲಿ ಆಟಾಡಕ್ಕಂತಾ ಒಂದಿಷ್ಟು ಜಾಗ ಬಿಟ್ಟಿದ್ರೆ --

ಸೀರೆಯನ್ನು ಹಾಕಿಕೊಂಡಿದ್ದಾಳೆ ಮತ್ತು ಇಲ್ಲಿ ಒಂದು ಕೆಂಪು ಬಣ್ಣದ ಆಟೋ ನಿಂತಿದೆ ಈ ಹುಡುಗನ ಕೈಯಲ್ಲಿ ಕೆಂಪು ದಾರ ಇದೆ.

ಈ ಚಿತ್ರ ನೋಡುವುದಾದರೆ ಇಲ್ಲಿ ಒಂದು ದೊಡ್ಡ ಕಟ್ಟಡವಿದೆ ಈ ಕಟ್ಟಡದ ಒಳಗೆ ಬಟ್ಟೆ ಅಂಗಡಿಗಳಿವೆ ಇದರ ಮೇಲೆ--

ಈ ಚಿತ್ರದಲ್ಲಿ ನೋಡುವುದಾದರೆ ಇಲ್ಲಿ ದೊಡ್ಡ ದೊಡ್ಡ ಮರಗಳಿವೆ ಗಿಡಗಳಿವೆ ಇಲ್ಲಿ ನಾಲೆಯ ನೀರು ಕೂಡ ಇದೆ.

ಸುರಕ್ಷ ಹಾಸ್ಪಿಟಲ್ ಎಂದು ಬರೆದಿದ್ದಾರೆ ಇಲ್ಲಿ ಎರಡು ಆಟೋಗಳು ನಿಂತಿವೆ ಇಲ್ಲಿ ಗಾಡಿಗಳು ನಿಂತಿವೆ ಗಾಡಿಯ ಮೇಲೆ ಒಬ್ಬ ಪುರುಷನು ಕುಳಿತ್ತಿದ್ದಾನೆ.

ಈ ಚಿತ್ರದಲ್ಲಿ ನೋಡಬಹುದಾದರೆ ಇಲ್ಲಿ ಐದು ಜನ ಮಕ್ಕಳು ಕುಳಿತ್ತಿದ್ದಾರೆ ಇದರಲ್ಲಿ ಒಬ್ಬ ಹುಡುಗ ಹಳದಿ ಬಣ್ಣದ ಟಿ ಶರ್ಟ್ ಹಾಕಿಕೊಂಡಿದ್ದಾನೆ.

ಈ ಕಟ್ಟಡದ ಮೇಲೆ ಆನಂದ್ ಪ್ರೋವಿಷನ್ ಸ್ಟೋರ್ ಎಂದು ಬರೆದಿದ್ದಾರೆ ಈ ಕಟ್ಟಡದ ಒಳಗೆ ಒಂದು ಕ್ಯಾಲೆಂಡರ್ ಇದೆ ಮತ್ತು ಒಂದು ಗಡಿಯಾರ ಕೂಡ ಇದೆ.